ಬುದ್ಧನ ಒಂದು ಮೂರ್ತಿಯನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ವೈದ್ಯಕೀಯ--

ಕಪಟಿನ ಒಳಗಡೆ ಹಲವಾರು ವಸ್ತುಗಳನ್ನು ಇಡಲಾಗಿದೆ ಮ--

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಹಣ್ಣಿನ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಇದರ ಹೆಸರು ಉಡಾ ಬುಕ್ ಸೆಂಟರ್ ಅಂಡ್ ಜನರಲ್ ಸ್ಟೋರ್ ಆಗಿದೆ.

ಹಳದಿ ಮತ್ತು ಗುಲಾಬಿ ಬಣ್ಣದ ಪರ್ದೆ ಅನ್ನು ಹಚ್ಚಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಕಂಡು ಬರ್ತಾ ಇದೆ.

ಇಲ್ಲಿ ನಮಗೆ ಒಂದು ಪೈಪ್ ಅನ್ನು ಟಂಗಾಯಿಸುವುದು ಕಂಡು ಬರ್ತಾ ಇದೆ.

ಮತ್ತು ಇಲ್ಲಿ ಕಪಟಿನ ಒಳಗಡೆ ಹಲವಾರು ವಸ್ತುಗಳನ್ನು ಇಡಲಾಗಿದೆ.

ಮತ್ತು ಇಲ್ಲಿ ನಮಗೆ ನಾಲ್ಕು ಬಸ್ಸು ಗಳನ್ನು ಕಂಡುಬರುತ್ತಾಯಿದೆ ಕೆಂಪು ಮತ್ತು ಬಿಳಿ ಬಣ್ಣದ್ದು.

ಚಿತ್ರದಲ್ಲಿ ತೋರಿದಂತೆ ನಮಗೆ ಇಲ್ಲಿ ಒಂದು ಎಂ ಎಸ್ ಪ್ಪಿನ್ ಮ್ಯಾನೇಜ್ಮೆಂಟ್ ಸೆಂಟರ್ ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗು ಇಲ್ಲಿ ಒಂದು ಕೊಠಡಿಯನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇದು ಒಂದು ಮಾಲನ್ನು ಕಂಡು ಬರುತ್ತಾಯಿದೆ.

ಒಂದು ದೊಡ್ಡದಾದ ಒಂದು ಬಾಟಲ್ ಅನ್ನು ಇಡಲಾಗಿದೆ.

ಮತ್ತು ಇಲ್ಲಿ ಮುಂದುಗಡೆ ಎರಡು ದೀಪವನ್ನು ಹಚ್ಚಲಾಗಿದೆ.

ಮತ್ತು ಒಂದು ದಾನದ ಪೇಟಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಆಕಾಶದಲ್ಲಿ ಸೂರ್ಯನು ಮುಳುಗುವುದು ಕಂಡು ಬರುತ್ತ ಇದೆ.

ಮತ್ತು ಇಲ್ಲಿ ಒಂದು ವೈಯರ್ ಕಂಡು ಬರುತ್ತಾ ಇದೆ.

ಹಚ್ಚು ಹಸಿರಾದ ಗಿಡ ಮರಗಳನ್ನು ಕಂಡು ಬರುತಾಇದೆ.

ಮತ್ತು ಇಲ್ಲಿ ಮೈದಾನಕ್ಕೆ ಒಂದು ಕಾಂಪೌಂಡ್ ವನ್ನು ಎಳೆಯಲ್ ಪಟ್ಟಿದೆ.

ಮತ್ತು ಇಲ್ಲಿ ಒಳಗಡೆ ನಮಗೆ ಒಂದು ಛಿಡಿಯನ್ನು ಕಂಡುಬರುತ್ತಾಯಿದೆ.

ಮತ್ತು ಕಟ್ಟಡದ ಹತ್ತಿರ ಇನ್ನೊಂದು ಕಟ್ಟಡ ಕಟ್ಟುವುದು ಕಂಡುಬರುತ್ತಯಿದೆ.

ಮತ್ತು ಆಕಾಶದಲ್ಲಿ ಮೋಡಗಳನ್ನು ಕಂಡು ಬರುತ್ತಾ ಇದೆ.